ಅದ್ ಚರ್ಚ್ ಅದ ಹಳೆ ಕಾಲ ಚರ್ಚ್ ಯಾಕಂತಂದ್ರ ಅಹ್ ಹತ್ ಹದಿನೆಂಟು ನೂರಾ ಮುವತ್ತ ಒಂಬತ್ತನೆ ಇಷ್ವಿದೊಳಗ ಇದನ್ನ ಸ್ಥಾಪನೆ ಮಾಡಿದಾರ. ಆ ಸ್ಥಾಪನೆ ಮಾಡಿರ್ತಕಂತ ಚರ್ಚ್ ಒಳಗ ಅಹ್ ಯವನಸ್ತರ ಕೂಟ ಅಂಥೇಳಿ ಆ ಸಮಾಜ ದ್ವಾತಿಯಿಂದ ಕಾರ್ಯಕ್ರಮ ಅನಕೊಂಡಾರ--

ಇದು ಅಂದ್ರ ಏನಂತ ಪಾ ಅಂದ್ರ ಇಲ್ಲೇ ಇಪ್ಪತ್ತ ನಾಲ್ಕ ತಾಸು ಒಂದ ಮಷೀನ್ ಇರತೈತಿ ಅಲ್ಲ ಯಾವಾಗ ಬೇಕಂದ್ರೂ ಅಮೌಂಟ ಜಮಾ ಮಾಡಬಹುದು ತಗಿಬಹುದು. ವಟ್ಟ್ ನಮ್ಮ್ ಮೇನ್ ಬ್ರಾಂಚ್ ಧಾರವಾಡದ ಒಂದ--

ಸಿರ್ದೋಸ್ ಕಿತಾಬ ಘರ ಮತ್ತು ಇಸ್ಲಾಂ ಧರ್ಮದ ಪುಸ್ತಕಗಳನ್ನು ಮಾರಾಟ ಮಾಡುತ್ತಾರೆ

ಒಂದು ದೊಡ್ಡ ಕೆರೆ ಕಾಣುಸ್ತಾ ಇದೆ ಅದರ ಹಿಂದೆ ದೊಡ್ಡ ಮೊಬೈಲ್ ಟವರ್ ಇದೆ ಕೆರೆಗೆ ಹತ್ತು ರಿಂದ ಇಪ್ಪತ್ತು ಮೆಟ್ಟಿಲು ಕೊಟ್ಟಿದ್ದಾರೆ ಅದರಿಂದ ಇಳಿದು ಬಂದ್ರೆ ದೋಣಿ ಸಿಗುತ್ತದೆ.

ತುಳು ದಷ್ಟೇ ಮುಂದೋಗುತ್ತೆ ಇಲ್ಲಾಂದ್ರೆ ನಿಂತಲ್ಲೇ ನಿಲ್ಲುತ್ತೆ ಸೈಕಲ್ ದೋಣಿ.

ಉದ್ದ ಮತ್ತು ಅಗಲವಾದ ನದಿ ಇದೆ ಈ ದಂಡೆಯಿಂದ ಆ ದಂಡಿಗೆ ಹೋಗಬೇಕೆಂದರೆ ಬಸ್ಸು ಅಥವಾ ಏನಾದರೂ ಬೇಕಾಗುತ್ತದೆ

ಇದೊಂದ್ ದೊಡ್ಡ ರೈಲ್ವೆ ಬ್ರಿಜ್ದ ರೈಲ್ವೆ ಬ್ರಿಡ್ಜ್ ಯಾದಕ್ಕಪ್ಪ ಅಂದ್ರ ಟ್ರಾಫಿಕ್ಜಾಮ್ ಆಗ್ಬರದಂತ ಕೆಳಗ ಸುಗಮ ಸಂಚಾರಕ್ಕೆ ರೈಲ್ವೆ ಬ್ರಿಜ್ ಮಾಡಿರ್ತಾರ್ರ ಮ್ಯಾಲಿಂದ ತನ್ ಪಾಡಿತಾನ್ ರೈಲ್ವೆ ಹೋಗತೈತಿ.

ದೊಡ್ಡ ಡ್ಯಾಮ್ ಅದ ಡ್ಯಾಮ್ ಕಟ್ಯಾರ ಹೊಸ್ದಾಗಿ ಡ್ಯಾಮ್ ಕಟ್ಯಾರ. ಆ ಸೈಡಿ ಗ್ ನೀರ್ ಇರತೈತಿ ಈ ಸೈಡ್ ಎಲ್ಲಾ ನೀರ್ ಹರ್ದೋಗತೈತಿ. ಈ ಕಡಿ ಎಲ್ಲಾ ಗಿಡಮರ ಕಾಣಕತ್ತಾವು. ಪೂರ ಕವರಾಗಿಲ್ಲ ಅದು ಬ್ಲೂ ಕಲ್ರದು ಎದೆನೋ ಮಾಡ್ಯಾರ್ ಅದು.

ಟಾಪ್ನಗ ಬಸ್ ಸ್ಟಾಂಡ್ ಒಂದ್ ಬಸ್ ನಿಂತೈತ್ರಿ ಕರ್ನಾಟಕ ಸಾರಿಗೆ ಬಸ್ ಅದು ಹಸೀರ್ ಕಲರ್ ಬಣ್ಣ ಅದೊರೊಳಗ್ ಬಿಚ್ಚಿನ್ ಮ್ಯಾಗ್ ಒಂದ್ ಜಾಹಿರಾತ್ ಕೊಟ್ಟಾರ್ರಿ ಅದ್ರೊಳಗ್ ಏನೈತಿಂದ್ರ ಬಾಯಲ್ಲಿ ಕೇ ಹೇಳಿ ಕೇಸರಿ --